ಟೇಬಲ್ ಅಲ್ಲಿ ಒಬ್ಬ ಕೈ ಇಟ್ಟುಕೊಂಡು ಒಬ್ಬ ಮನುಷ್ಯ ಕುಂತಿದ್ದಾನೆ ಮತ್ತು ಅವರ ಅವರ ಬದಿಯಲ್ಲಿ ಇನ್ನೊಂದು ಆಟೋ ರಿಕ್ಷಾ ಇದೆ ಒಬ್ಬ ಕುಳಿತಿದ್ದಾನೆ.

ಇಲ್ಲಿ ಬಹಳಷ್ಟು ಸೈಕಲ್ ಗಳು ಸಾಲಾಗಿ ನಿಂತಿದೆ ಮತ್ತು ಮನುಷ್ಯರು ಇದ್ದಾರೆ ಮತ್ತು ಸುತ್ತಲೂ ಗಿಡಗಳು ಸುತ್ತಲೂ ಹಚ್ಚ ಹಸಿರಿನ ಗಿಡಗಳು ಇವೆ ಇಲಿ ದೊಡ್ಡದಾ ಒಂದು ಬಿಲ್ಡಿಂಗ್ ಇದೆ ಬಹಳಷ್ಟು ಸೈಕಲ್ ಗಳು ಸಾಲಾಗಿ ನಿಂತಿದೆ ಜನರು ಇದ್ದಾರೆ ಮತ್ತೆ ಅಚ್ಚರಿನ ಗಿಡಗಳು ಇವೆ ಕಾಂಪೌಂಡ್ ಇದೆ.

ಇಲ್ಲಿ ಒಂದು ಸ್ಕೂಲ್ ಇದೆ ಮತ್ತೆ ಇಲ್ಲಿ ಮತ್ತು ಇಲ್ಲಿ ಟೀಚರ್ ಗಳು ಸರ್ ಗಳು ನಿಂತಿದ್ದಾರೆ ಮತ್ತೆ ಬೆಂಚ್ ಮೇಲೆ ಕುಳಿತುಕೊಂಡು ಹುಡುಗರು ಕೆಲಸವನ್ನು ಮಾಡುತ್ತಿದ್ದಾರೆ.

ಒಂದು ದೊಡ್ಡವಾದ ಗ್ರೌಂಡ್ ಕಾಣಸ್ತಿದೆ ಮತ್ತು ದೂರದಲಿ ಒಂದು ಬಿಳಿಯ ಬಿಲ್ಡಿಂಗ್ ಕಾಣಸ್ತಿದೆ ಮತ್ತು ಹಚ್ಚ ಹಸಿರಾದ ಗ್ರೌಂಡ್ ಇದೆ ಮತ್ತು ಅಲ್ಲಲ್ಲಿ ಗಿಡಗಳು--